ಪುಂಡರೀಕರು ಬಹಳ ಜನ ಇದ್ದಾರೆ ನಮ್ ಊರ ಅಲ್ಲಿ ಪುರದಲ್ಲಿ.

ನಾವು ನೆಲದ ಮೇಲೆ ಕುತ್ಕೊಂಡು ಎಲೆ ಹಾಕೊಂಡು ಊಟ ಮಾಡೋದು ಆಮೇಲೆ ಟೇಬಲ್ ಅಲ್ಲಿ ಕುತ್ಕೊಂಡು ಒಂದು ಪೇಪರ್ ಎಳೆದು ಅದ್ರ ಮೇಲೆ ಪತ್ರಲೇ ಹಾಕಿ ಕುಂದ್ರಿಸಿ ಊಟ ಮಾಡ್ಸೋದು ಆಮೇಲೆ ಬರ್ತಾ ಬರ್ತಾ ಸೆಲ್ಫ್ ಸರ್ವಿಸ್ ಅಂತರಲರಿ ಹೊಸದಾಗಿ ಸೆಲ್ಫ್ ಸರ್ವಿಸ್ ಅದ್ರಾಗ ಊಟ ಬಡಿಸ್ತಾ ಇದ್ರೂ .

ಬಸ್ಸು ಬಂದ್ರೆ ಎಲ್ಲಾ ಅನುಕೂಲ ಕೆ.ಎಸ್.ಆರ್.ಟಿ.ಸಿ ಅಂದ್ರೆ ಯಾಕಂದ್ರೆ ಗ್ಯಾರಂಟಿ ಏನ್ ತೊಂದ್ರೆ ಆದ್ರೂ ಕೂಡ ರೆಸ್ಪೋನ್ಸಿಬಲ್ ಇರುತ್ತೆ.

ಮೊದಲು ಒಬ್ಬ ಮುದುಕ ಇದ್ದ ಕಟಿಂಗ್ ಶಾಪ್ ಮುದುಕ ಮುದುಕ ಬ್ಲೇಡ್ ಹಾಕ್ತಿದ್ದಲ್ಲ ಅದೇನೋ ಕಲ್ಲಿಗ್ ಹಾಕಿ ಕೆರಿತ ಕೆರಿತ ಕೆರಿತಾಜನಗಳಿಗೆ ಮಾಡ್ತಾ ಇದ್ದಾ ಈಗ ಶಾಪ್ ಗಳನ್ನ ತೆಗೆದು ಗ್ಲಾಸು ಫಿಟ್ಟಿಂಗು ಎಲ್ಲಾ ಆಗಿದೆ ಈಗ ಹುಡುಗ್ರು ಮಾಡೋದು ದೊಡ್ಡೋರ್ ಯಾರು ಮಾಡಲ್ಲ ಈಗ ಕಟ್ಟಿಂಗು ಅವ್ರು ನೀಟ್ನೆಸ್ ಬ್ಲೇಡ್ ಚೇಂಜ್ ಮಾಡಿ ಮಾಡ್ತಾ ಇದ್ರು .

ಪ್ರಾಬ್ಲಮ್ ಒಂದಾಯ್ತು ಆಹ್ಹ್ ಬಿಹಾರದವ್ರು ನಮಗೆ ತೊಂದ್ರೆ ಅವ್ರು ಸೀಟಲ್ಲಿ ಮಲ್ಕೊಂಡಿರ್ತಾರೆ ನಾವು ಯಾಕಂದ್ರೆ ಸೀಟ್ ಕುತ್ಕೊಳ್ಳೋದಕ್ಕೆ ನಮ್ಗ್ ಬೇಕು ಅವ್ರ್ ಮೆನ್ಕೊಂದಿದ್ರೆ ಬಹಳ ತೊಂದ್ರೆ ಆಯಿತು ನಾವ್ ಫ್ಯಾಮಿಲಿ ಕರ್ಕೊಂಡ್ ಹೋಗಿದ್ದ್ದೆ ಮಕ್ಕಳ್ ಕರ್ಕೊಂಡ್ ಹೋದೆ ಎಲ್ಲಾ ತೊಂದ್ರೆ ಬಹಳ ಆಯ್ತ್ ನಂಗೆ.

ನಮ್ಮೂರಲ್ಲಿ ಗಾರ್ಡನ ಇದ್ರೆ ಮುದುಕರು ಯಾರನ ವಯಸ್ಸಾದವರು ಅವರೆಲ್ಲರೂ ಕುತ್ಕೊಂಡು ಕಾಲಕ್ಷೇಪ ಮಾಡ್ಕೊಂಡ್ ಬರ್ತಿದ್ರು ನಮ್ ಊರಲ್ಲಿ ಗಾರ್ಡನ ಇಲ್ಲ ಅದ್ರ ಬಗ್ಗೆ ಮಾಹಿತಿ ಗೊತ್ತಾಗಲ್ಲ ಯಾಕಂದ್ರೆ --

ನಮ್ ಮಗ್ಗ ಈ ತರ ಮಾಡ್ಕೋ ಬರ್ಲಿ ಹೇಳಿದ್ರು ಕೂಡ ಅವ್ನೆ ಹಂಗ ಸಲ್ಮಾನ್ ಖಾನ್ ಕಟಿಂಗ್ ನಾನಾ ಅಂತ ಹೇಳ್ತಾನೆ ತೆಲುಗನಲ್ಲಿ ಬೇಡ ಅಂದ್ರು ಕೂಡ ಹೇಳ್ತಾ ಇಲ್ಲ ಕೇಳ್ದೆ ಹೋದ್ರೆ ನಾವ್ ಏನ್ ಮಾಡಬೇಕು ಈಗ ಕಾಲಕ್ ತಕ್ಕನಂಗ್ ಹುಡುಗ್ರು ನೋಡಿದ್ನಲ್ ಇದೆ ತರ ಥರ ಮಾಡ್ಕೋ ಇದೆ ತರ ಥರ ಮಾಡ್ಕೋ ಅಂತ ಬಿಟ್ ಬಿಟ್ಟಿದೀನಿ ಕಟ್ಟಿಂಗು ಅವ್ರ್ ಜಾಸ್ತಿ ರೊಕ್ಕ ಕಮ್ಮಿ ಇತ್ತು ಈಗ ರೊಕ್ಕ ಜಾಸ್ತಿ .